ಯಾಕಂದ್ರೆ ಈ business ಒಂತರ risk ಇಂದ ಕೂಡಿರೋದು. ಹೌದು ಯಾಕಂದ್ರೆ ಈಗ ಅವರಿಗೆ ಬರೋದೆ ಐದ್ ಸಾವಿರ ಸಂಬಳ ಅಂದ್ರೆ.

ನಾವು ಅವರಿಗೆ ಹತ್ತು ಲಕ್ಷ ಕೊಟ್ಟು ಅವರು ಹೆಂಗ್ return ಮಾಡ್ತಾರೆ ಅನ್ನೋದನ್ನ ನಾವ್ ನೋಡಬೇಕಾಗುತ್ತೆ.

ಈಗ ಅವರ್ಗೆ ಕೊಡೋದ್ ಬೇಡ ಅಂತ ನಾವ್ ಹೇಳ್ತಿಲ್ಲ ಅವರಿಗೆ ಎಷ್ಟು ಕೊಡ್ಬೇಕು ಅವರಿಗೆ ಐದ್ ಸಾವಿರ ತಿಂಗಳಿಗೆ ಸಂಬಳ ಅಂದ್ರೆ.

ಐವತ್ತು ಇಲ್ಲ ನಲವತ್ತು ಸಾವಿರ ಕೊಟ್ರೆ ನಮ್ಗೆ ಒಂದು ಇದು stable ಈಗ ಹೊಸ,

ಒಂದು ಸಾವಿರ ಇಲ್ಲ ಎರಡು ಸಾವಿರ ಕಟ್ಟೋದು ಆ ರೀತಿಯಲ್ಲಿ ನೋಡ್ಕೊಂಡು ಅವನಿಗ್ ಬರೋ ಐದ್ ಸಾವಿರದಲ್ಲಿ ಎರಡು ಸಾವಿರ ಕೊಡ್ಬಹುದು ನಮ್ಗೆ.

ನಾವ್ ಅವನಿಗೆ ಹತ್ತು ಲಕ್ಷ ಕೊಟ್ಬಿಟ್ಟು.

ತಿಂಗಳಿಗೆ ಐದ್ ಸಾವಿರ ಈಸ್ಕೊಂಡ್ರೆ ಅವ್ರ್ ಮನೇನು ನೋಡೋಕಾಗಲ್ಲ ಅದ್ ನಮಗೂ ಕಟ್ಟಕ್ಕಾಗಲ್ಲ.

ಇದೊಂದು financial management ಅಂತಾರೆ ಇದನ್ನ.

ಈತರ. ನೋಡ್ಕೊಂಡು ನಾವು ಕೊಡಬೇಕಾಗುತ್ತೆ ಯಾಕಂದ್ರೆ ನಾವು ತುಂಬಾನೇ risk ಇದೆ.

ಹ್ಮ್. ಈಗ ಎಷ್ಟೋ college ಗಳಲ್ಲಿ, school ಗಳಲ್ಲಿ

ಈಗ ಹಣ ಹೆಂಗೆ ನಾವು manage ಮಾಡ್ಬೇಕು ಒಂದು lesson ತರ ಇದ್ರೆ.

ಅದು ನಿಜವಾಗ್ಲೂ ಒಂದು ಒಳ್ಳೆ ಉಪಯೋಗ ಆಗುತ್ತೆ. ಖಂಡಿತಾ ಈಗ collegeಜಲ್ಲಿ ನೋಡ್ತಿರ್ತೀವಿ ನಾವು.

ಯಾರದ್ರು ಈ lesson ಕೊಡ್ತಿರ್ತಾರೆ ಇದರ ಬಗ್ಗೇನೂ ಒಂದ್ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ನೀವ್ ಹೇಳ್ತಿದ್ದೀರಾ.

ಇದು ಖಂಡಿತ ಒಳ್ಳೆ ಉದಾಹರಣೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಈಗ ನಾವು, ಈಗ ನಾವು college students ಆಗಿದ್ದೀವಿ.

ನಮಗೀಗ ಒಂದ್ ತಿಂಗಳ್ಗೆ ಸಾವ್ರೂಪಾಯ್ ಅಂತ ಕೊಟ್ರೆ.

ಮನೆಯಿಂದ ಆ ಸಾವಿರ ರೂಪಾಯಿ ನಾವ್ ಹೆಂಗ್ manage ಮಾಡ್ಬೇಕು ಒಂದ್ ತಿಂಗಳೆಲ್ಲ ಸಾವಿರ ರುಪಾಯಿನೆ.

ನಮ್ಗೆ ಗೊತ್ತಿರಬೇಕು ಹೆಂಗ್ manage ಮಾಡ್ಬೇಕು. ಈಗ ಉದಾಹರಣೆಯಾಗೆ ಈಗ ಅಂತ ಬಂದಿದೆ.

ಅದ್ರಲ್ಲಿ ಈಗ ನೀವ್ ಹೇಳಿರೋ ಪ್ರಕಾರ ಅವರು lesson ಇಟ್ಟಿಲ್ಲ ನಮಗಿನ್ನೂ.

ಇಟ್ಟಿಲ್ಲ ಅಂದಾಗೇನಾಗುತ್ತೆ ಈಗ credit card ಅನ್ನೋದು ಎಲ್ರೂ ಮಾಡ್ಕೊಂತಾರೆ ಯಾಕಂದ್ರೆ ದುಡ್ಡಿನ ಅವಶ್ಯಕತೆ ಇದ್ದೆ ಇರುತ್ತೆ ಹುಡುಗರಿಗೆ.

ಖರ್ಚಿಗೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ.

ಮಾಡ್ದಾಗ ಏನಾಗುತ್ತೆ ಈಗ ಅವರಿಗೆ financial management ಅನ್ನೋದ್ ಇರೋದಿಲ್ಲ ಅಲ್ಲಿ.

ಅದರಲ್ಲಿ ಬಡ್ಡಿ ಎಷ್ಟ್ ಕೊಡ್ತಾರೆ ಎಷ್ಟ್ ಹಾಕ್ತಾರೆ.

ಅವರಿಗೇನು ಮಾಡ್ದಾಗ ಹತ್ತು ಸಾವಿರ ಬರುತ್ತೆ.

ಹೆಚ್ಚು ಕಡಿಮೆ ಆದರೆ ಅದು ತುಂಬಾನೇ ಬಡ್ಡಿ ಬಿಳೋ chances ಇರುತ್ತೆ. ಮತ್ತೆ ಮರು ಪಾವತಿ ಮಾಡೋಕಾಗೋದಿಲ್ಲ. ಮರು ಪಾವತಿ ಮಾಡೋಕಾಗೋದಿಲ್ಲ. ಆ time ಅಲ್ಲಿ date ಏನಾದ್ರು ತುಂಬಾನೇ, ಮೀರಿದ್ರೆ ಅದಕ್ಕೆ ಬಡ್ಡಿ ತುಂಬಾನೆ ಬೆಳೆಯುತ್ತೆ CIBIL score ಗೆ effect ಆಗೋ chances ಇರುತ್ತೆ. ಹೌದು ಮತ್ತೆ ಅವ್ರು ಹಣಕಾಸಿನ ತೊಂದ್ರೆಯಲ್ಲಿ ಸಿಲುಕೊಂತಾರೆ.

ಅವರ future ಅಲ್ಲಿ ಏನಾದ್ರು loan ಗೀನ್ ಮಾಡಕ್ ಹೋದಾಗ bank ಅಲ್ಲಿ.

ಅವರಿಗೆ ಏಳ್ನೂರಕ್ಕಿಂತ ಕೆಳಕ್ ಕೆಳಗಡೆ ಇದ್ರೆ,

ಖಂಡಿತ ಅವ್ರ loanಗoತು ತುಂಬಾನೇ ತೊಂದ್ರೆ ಆಗೋ chances ಇರುತ್ತೆ.

ಆದ ಕಾರಣ ಅವರ್ಗೆ ನೀವು ಹೇಳಿರೋ ಉದಾಹರಣೆ ತುಂಬಾನೇ ಇದು ಇದೆ ಅವರು lesson ಇಡೋದು ಒಂದು,

ಇನ್ನಾ ಯಾವ್ ಯಾವ plan ಇದೆ ನಿಮ್ಗೆ? ಹ್ಮ್ ನಂದು ಅದೆ ನಂಗೆ, ಅಂದ್ರೆ money manage ಮಾಡೋದು ಒಂತರ

money manage ಮಾಡೋದು ಇನ್ನೊಂದ್ ಉದಾಹರಣೆಕೊಡ್ಬಹುದು ಅಂದ್ರೆ ಈಗ ಅಂಗಡಿಗಳಿರುತ್ತೆ.

ಅವಾಗ ಈ

ಈ ಅವರಿಗೇನು credit ಕೊಡ್ತಿದ್ದಾರೆ.

ಅವರು credit ಕೊಡ್ತಾರೆ ಏನು ಆಧಾರಾದ ಮೇಲೆ ಅಂದ್ರೆ ಇವರು ಅಂಗಡಿ ಹಾಕಿದ್ದಾರೆ ಅಂತ.

ಅವ್ರು ಏನಾದ್ರು ಮರು ಪಾವತಿ ತಿಂಗಳ ಒಳಗೆ ಮಾಡುದ್ರೆ ಅವರ್ಗೆ

ಉದಾರಣೆ ಹತ್ತು ಸಾವಿರಕ್ಕೆನೋ ಇವ್ರು credit ಏನೋ ಕೊಟ್ಟಿರ್ತಾರೆ.

ಅದು ಕೊಟ್ಟಾಗ ಅವರಿಗೆ ವಾರಕ್ಕೆ ಇಷ್ಟು ಅಂತೇಳಿ ನಾವು ಮರು ಪಾವತಿ ಮಾಡ ಬೇಕು ಅನ್ನೋ agreement ಇರುತ್ತೆ.

ಅದು correct ಆಗಿ ನಾವೇನಾದ್ರು ನಡ್ಕೊಂಡ್ರೆ, ಮತ್ತೆ ಅವರಿಗೆನಾಗುತ್ತೆ ಓ ಇವ್ರು, financial management ಅನ್ನೋದು ತುಂಬಾ ಚೆನ್ನಾಗಿದೆ ಅಂತಾರೆ.

ಅಂತ ಹೇಳಿ ಅವ್ರ್ ಮತ್ತೆ ಇಲ್ಲಿ ಹತ್ತು ಸಾವಿರಾನ ಒಂದು ಲಕ್ಷ ಬೇಕಾದ್ರೂ credit ಹಾಕೋ chances ಇರುತ್ತೆ.

ಯಾಕಂದ್ರೆ ಸಾಲ ಅನ್ನೋದು correct ಆಗಿ use ಮಾಡ್ಕೊಂಡ್ರೆ.

ಅಂತೀನಿ ನನ್ ಲೆಕ್ಕದಲ್ಲಿ, ಖಂಡಿತ ಖಂಡಿತ ಈಗ ಉದಾರಣೆ ನೋಡೇ ನೋಡಿದ್ದೀವಿ ನಮ್ ಅಂಗಡಿ

ಯಾಕಂದ್ರೆ ಈಗ business ಅನ್ನೋದು ಈಗ ಒಂದೇ ಸರಿನೆ ನಾವು ಲಕ್ಷಾನ್ ಗಟ್ಲೆ ಹಾಕಕ್ಕಾಗಲ್ಲ.

credit ಅನ್ನೋದ್ ತಗೊಂಡ್ರೆ ಈಗ financial management ಈಗ ಅವ್ರ್ಗೂ ಉಪಯೋಗ ಆಗುತ್ತೆ ಅವ್ರ್ಗೂ business ಆದಂಗಾಗುತ್ತೆ.

ಇವ್ರು ಇವ್ರುಗು item ಬಂದಂಗಾಗುತ್ತೆ ಮತ್ತೆ ಅದನ್ನ ಮಾರಿ ಮರು ಪಾವತಿ ಮಾಡಕ್ಕೂ ಇದಿರುತ್ತೆ.

ಆದ ಕಾರಣ ಇದೊಂದು ತುಂಬ ಒಳ್ಳೆ ಐಡಿಯ ಇದ್ರಲ್ಲಿ financial management ಎಲ್ಲವು ಗೊತ್ತಾಗುತ್ತೆ ಅವರ್ಗೆ. ಹೆಂಗ್ ಮಾಡ್ಬೇಕು ಏನು ಹೆಂಗೆ ಅಂತ.

bank ಗಳು ಹಂಗೆ ಈಗ ನಾವು ನಮ್ಮ ಬಳಿ ಹಣ ಇದ್ರೆ,

ಆ bank ಅವ್ರು ಆ ಹಣವನ್ನು ಯಾರಿಗೆ ಬೇಕು ಯಾರು business ಮಾಡ್ತಾರೆ ಇಲ್ಲ ಯಾರಿಗೆ ಸಾಲ ಬೇಕು

ಅವಾಗ ಅವರು ಬಡ್ಡಿ ಜಾಸ್ತಿ ಗಳುಸ್ತಾರೆ

ಹ but ಇಲ್ಲಿ ನಮ್ಗೂ ಸ್ವಲ್ಪ ಕೊಟ್ರೂ ಅಂತಾನು manage ಮಾಡ್ತಾರೆ.

banking ಅಂದ್ರೇನೆ money manage ಮಾಡೋದಂತ. ಖಂಡಿತ ಈಗ ಉದಾಹರಣೆ ನಮ್ಮ bank ಅಲ್ಲಿ ನಾವು ಒಂದು ಅಷ್ಟೊಂದಿಟ್ಟಿರ್ತೀವಿ

ಈಗ ಸಾವಿರ ರೂಪಾಯಿ ಇಟ್ಟಿರ್ತೀವಿ.

ಅದಕ್ಕೆ ಅವ್ರು ನಾವು minimum balance ಅಂತ ಏನ್ ಇಟ್ಟಿರ್ತಾರೆ.

ಅದನ್ನ ಕಡಿಮೆ ಇರ್ದೀರಾ ನಾವು ಒಂದು ಸಾವಿರ ಇಟ್ಟಿದ್ರೆ.

ವರ್ಷಕ್ಕೆ ಒಂದ್ ಬಡ್ಡಿ ಬರೊ chances ಇರುತ್ತೆ.

ಆಗ ನಾವು ಬಡ್ಡಿ ಹಣವನ್ನು ಏನಕ್ಕಾದ್ರು use ಮಾಡ್ಕೋಬಹುದು.

ನೀವು ಹತ್ತು ಲಕ್ಷ ಏನ್ ಮಾಡ್ಬೇಕು ಅಂತ ಅವಾಗ್ಲೇ ಕೇಳ್ದಂಗೆ ಇತ್ತು.

ಅದನ್ನ ಹಿಂಗ್ ಕೂಡ ಈ use ಮಾಡ್ಕೋಬಹುದು ನಾವು

ಹೌದು bank ಅಲ್ಲಿ ಇಟ್ರೆ ನಮ್ಗೆ ಬಡ್ಡಿ ಬರ್ತಾ ಇರುತ್ತೆ.

ಇಲ್ಲೇನಂದ್ರೆ ಈಗ್ ಆಚೆ ಅವರಿಗೆ ಕೊಟ್ರೆ.

ನಾವ್ ಹೋಗಿ ಕೇಳ್ಕೊಬೇಕು ಅವರೇನಾದ್ರು ಈಗ ಪಾವತಿ ಮಾಡಕಾಗಿಲ್ಲ ಅಂದ್ರೆ ನಾವು

ನಮ್ಮ ಸಂಭದಿಕರೆ ಆಗಿರ್ಬಹುದು

ಅವರನ್ನ ಕೇಳೋಕೆ ಒಂದ್ ಇದಾಗಿರ್ತದೆ .

bank ಅಲ್ಲಿಟ್ರೇ ಅದು ಯಾವದೇ ರೀತಿಯಾಗಿ ಇದಿರಲ್ಲ.

month monthly interest ಬರ್ತಾಇರುತ್ತೆ ಇಲ್ಲಾ yearly interest ಅಂತಾನು ಬರುತ್ತೆ.

ಹ್ಮ್ ನಾವು ಎಲ್ಲೇ ಇದ್ರು ಏನೇ ಇದ್ರು ಕೂಡಾ bank ಅದಕ್ಕೆ

ಅಲ್ಲಿಗೆ ಏನ್ ಹೆಚ್ಚುಕಡಿಮೆ ಆದ್ರು ಕೂಡಾ bank ನೋಡ್ಕೊಳೋ ಇದಿರುತ್ತೆ.

ಇಲ್ಲಿ ಏನೇ risk ಇದ್ರು ಕೂಡ ನಾವೇ ನೋಡ್ಕೊ ಬೇಕಾಗುತ್ತೆ ನಾವ್ ಆಚೆಗಡೆ ಅವರಿಗೆ ಕೊಟ್ಟಾಗ.

ಇದೊಂದು ಸೂಕ್ಷ್ಮವಾಗಿ ನೋಡ್ಕೋ ಬೇಕಾಗುತ್ತೆ. ಹಾ ಇನ್ನೇನ್ ವೆಂಕಟೇಶ್ ಅವ್ರೆ. ಹ ಇನ್ನೇನಿಲ್ಲಾ